ಎಲ್ಲರಿಗೆ ಇಲ್ಲಿ ಕಾಣುತ್ತಿರುವ ಒಂದು ಫಂಕ್ಷನ್ ಹಾಲ್ ಅಬ್ಬಬ್ಬ ಇದು ನೋಡ್ರಿ ಹೆಂಗ್ ಕಾಣುತ್ತಿದೆ ಅಂದವಾದ ಚಂದವಾದ --

ಗೋಪರ ನೋಡಿದ್ರೆನೆನೆ ನಾವು ಸಂತೋಷ ಪಡುವ ಒಂದು ಮನಸ್ಸಿನಲ್ಲಿ ಬೆಳೆವಣಿಗೆ ಆಗುತ್ತದೆ ಇಲ್ಲಿ ದೇವರು ಇರುತ್ತಾನೆ ಮನಸ್ --

ಇಲ್ಲಿ ವಾತಾವರಣ ನೋಡಿದರೆ ಎಲ್ಲ ಮೋಡ ಮೋಡ ಆಗಿದೆ ಮಳೆ ಬರ್ಬಹುದು ಅಂತ.

ನಮಸ್ಕಾರ ಎಲ್ಲರಿಗೆ ಇಲ್ಲಿ ನಮಗೆ ಕಾಣುತ್ತಿರುವ ಏರೊಪ್ಲೇನ್ ವಿಮಾನದ ಸ್ಥಳ ಇಲ್ಲಿ ಮೇಲೆ ವಾತಾವರಣ ಕಾಣುತ್ತದೆ ನೀಲಿ ಬಣ್ಣದಲ್ಲಿ ಕಾಣುತ್ತದೆ ನಿ --

ಸೋಫ್ಟ್ ವೇರ್ ಇಂಜಿನಿಯರಿಂಗ್ ಓಫೀಸ್ ಇರ್ಬಹುದು ಇಲ್ಲಿ ಎಲ್ಲ ಕಂಪ್ಯೂಟರ್ ಕೂಡ ಅಲ್ಲಲ್ಲಿ ಕಾಣುತ್ತಿರುವುದು --

ಆ ಸೂರ್ಯನು ಮುಳುಗುವ ತರ ಕಾಣುತ್ತದೆ ಮತ್ತು ಬರುವ ತರ ಕಾಣುತ್ತದೆ.

ಎಲ್ಲರಿಗೆ ನಮಸ್ಕಾರಗಳು ಈ ಚಿತ್ರದಲ್ಲಿ ಕಾಣುತ್ತಿರುವುದು ಒಂದು ಬೆಟ್ಟದ ಬೆಟ್ಟದ ಮೇಲೆ ಕಾಣುತ್ತದೆ ಇಲ್ಲಿ ಕಲ್ಲು ಗುಂಡುಗಳು ಕಾಣುತ್ತಿರುವುದು --

ಕಾಲುವೆ ಆಗ್ಲಿ ನದಿ ಆಗ್ಲಿ ಹೋಗ್ತಾ ಇದೆ ಇಲ್ಲಿ ಬಣ್ಣ ನೋಡಿದ್ರೆ ಬಿಳಿ ಬಣ್ಣ ಮೇಲೆ ಕಾಣುತ್ತದೆ ಗುಡ್ಡ --

ಎಲ್ಲರಿಗೆ ನಮಸ್ಕಾರಗಳು ಇಲ್ಲಿ ಕಾಣುತ್ತಿರುವ ಚಿತ್ರದಲ್ಲಿ ಒಂದು ಬಂಡಿ ಕಾಣುತ್ತದೆ ಈ ಬಂಡಿಯಲ್ಲಿ ಮೇಲತ್ತೆತ್ತಿ ಕಾಣುತ್ತದೆ ಬಂಡಿ ಕಲರ್ ಬಣ್ಣ ಬಂದು --

ಎಲ್ಲರಿಗೆ ನಮಸ್ಕಾರಗಳು ಇಲ್ಲಿ ನಮಗೆ ಕಾಣುತ್ತಿರುವ ಪುರಾತನ ಕಾಲದ ಒಂದು ಗುಡಿ ಕಾಣುತ್ತದೆ ಗುಡಿಯ ಮುಂದೆ ಎಲ್ಲ ಚಿತ್ರ ಚಿತ್ರದ --

ಮೀನವನ್ನು ತೆಗೆದುಕೊಂಡು ಹೋದಂಗೆ ಕಾಣುತ್ತಿದೆ ನಮಗೆ ಇಲ್ಲಿ ದೊಡ್ಡ --

ಎಲ್ಲರಿಗೆ ನಮಸ್ಕಾರಗಳು ಇಲ್ಲಿ ನಮ್ಗ್ ಕಾಣುತ್ತಿರವುದು ಒಂದು ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಗ್ ಸಂಬಂದಪಟ್ಟಿದ್ದು ಒಂದು ಸೈಡ್ ಎಲ್ಲ ದೊಡ್ಡ್ ದೊಡ್ಡದು --

ಎಲ್ಲರಿಗೆ ನಮಸ್ಕಾರಗಳು ಇಲ್ಲಿ ಕಾಣುತ್ತಿರುವ ಒಂದು ಆಟೊ ಈ ಆಟೊ ರೋಡಿನ್ ಮೇಲೆ ಚಾಲು ಆಗುತ್ತಿದೆ ಇದು ಹಳ್ಳಿ ಊರಿನಲ್ಲಿ ಹೋಗುತ್ತಿರುವುದು ಕಾಣುತ್ತಿದೆ.

ಆ ನಿಂತಿರೋದಿಂದ ನೀರು ಇಳಿಜಾರಿಯಾಗಿ ಮುಂದಕ್ಕೆ ಸಾಗುತ್ತಿರುವೆ ನೀರು .

ಆ ನದಿಯ ನೀರು ಅಂದು ತಿಳಿದುಕೊಂಡಿದ್ದೇನೆ.

ಒಳ್ಳೆ ಸ್ಕೂಲಿನತ್ರ ಒಂದು ಗ್ರೌಂಡ್ ಕಾಣು ಕಾಣುತ್ತದೆ ಇಲ್ಲಿ ನಮ್ಗೆ ಒಂದು ಬಿಳಿ ಬಿಳಿ --

ಎಲ್ಲರಿಗು ನಮಸ್ಕಾರಗಳು ನಮ್ಗ್ ಇಲ್ಲಿ ಕಾಣತ್ತಿರುವುದು ಅಂಗನವಾಡಿ ಒಂದು ಸ್ಕೂಲು ಇಲ್ಲಿ ಹುಡುಗ್ರಿಗೆಲ್ಲ ಊಟವನ್ನು --

ನಮಸ್ಕಾರ ಎಲ್ಲರಿಗೆ ಇಲ್ಲಿ ಒಂದು ನಮ್ಮ ಕಣ್ಣಿಗೆ ಕಾಣುತ್ತಿರುವ ಒಮ್ದು ಆಟೊ ಈ ಆಟೊ ಎನೊ ಆಕ್ಸಿಡೆಂಟ್ ಆಗಿದೆ ಕಾಣುತ್ತದೆ ಮುಂದ್ ಒಂದು ಗ್ಲಾಸು ಇಲ್ಲ.

ಇದು ಎಲ್ಲ ಏನೆನೊ ಗುದ್ದಕೊಂಡ ಇದ್ದಂಗೆ ಕಾಣುತ್ತದೆ .